ಪಸ್ಟ್ ಬಂದಿದ್ ಏನೋ ಕೊಡದ್ ಹೆಂಗ್ ಚಂದ್ ಆಂಟ್ಸ್ಯಾರ್ ನೋಡ್ರಿ ಗ್ವಾಡಿಗ್ ನೋಡ್ಲಾಕ್ ಎಷ್ಟ್ ಬಾರಿ ಕಾಣತಾಡ್ರೀ ಇದು ನೋಡ್ರಿ ರೂಮು .

ಇದು ನೋಡ್ರಿ ಇದು ಯಾವ್ದೋ ಮಾಲ್ ಇದ್ದಂಗ್ ಕಾಣತಾದ್ರಿ.

ಇಲ್ಲಿ ನೋಡ್ರಿ ಈ ಜ್ ಇಲ್ಲಿ ಹಣ್ಣುಗಳಿದ್ದು ಜೂಸ್ ಮಾಡಿ ಕೊಡರ್ತಾರಿ ಇಲ್ನೋಡ್ರಿ ಹ ಎಷ್ಟು ಹಣ್ಣುಗಳವ್ರಿ.

ಇದು ನೋಡ್ರಿ ಇಲ್ಲಿ ಯಾವ್ದೋ ಒಂದು ಕಲ್ಯಾಣ ಮಟಪ್ ಈ ಕಂಠಪ್ಮಂಟಪ ಇದ್ದಂಗ ಅದ್ ನೋಡ್ರಿ.

ಇಲ್ ನೋಡ್ರಿ ಅಂಗಡಿಯಾಗ್ ಎಷ್ಟ್ ಖಾನಿ ಖಾನಿ ಮಾಡಿ ಎಲ್ಲ ಅ ಮಾಲ್ ಇಟ್ಟಾರ್ ನೋಡ್ರಿ ಅದು ಎಲ್ಲ ಎಷ್ಟ್ ಚೆಂದ್ ಇಟ್ಟರ್ ನೋಡ್ರಿ ನೋಡ್ಲಕ್ ಎಷ್ಟ್ ಚಂದ್ ಕಾಣತಾದ್ರಿ ಅದೆಲ್ಲ.

ಮತ್ತೆ ಅಲ್ಲೇನ್ರಿ ಸ್ವಲ್ಪ ಜನ ಎಲ್ರಿ ಆಟ ಅಡತರ್ ನೋಡ್ರಿ ಅಲ್ಲಾರ್ ನೋಡ್ರಿ. ಎಷ್ಟ್ ಚಂದ್ ಕಾಣತಾದ್ ರೀ ಇಲ್ಲಿ.

ಇಲ್ಲಿ ನೋಡ್ರಿ ಇಲ್ಲಿ ಸಂತೆ ಅದ್ ನೋಡ್ರಿ ಒಂದು. ಇಲ್ನೋಡ್ರಿ ಇಲ್ಲಿ ಹೂವಿನ ಅಂಗಡಿ ಕಾಣತಾವ್ ನೋಡ್ರಿ. ಇಲ್ನೋಡ್ರಿ ಅಷ್ಟ್ ಥರ ಥರದ್ ಎಷ್ಟು ಬಣ್ಣ ಬಣ್ಣದ್ ಎಷ್ಟ್ ಎಷ್ಟ್ ಚಲೋ ಚಲೋ ಹೂವ್ವ ಅವ್ ನೋಡ್ರಿ.

ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ದೊಡ್ ಸಂತಿ ಕಾಣತಧ್ ನೋಡ್ರಿ. ಇಲ್ಲಿ ನೋಡ್ರಿ ಸಂತ್ಯಾಗ್ ಬರಿ ಹೂವಿನ ಅಂಗಡಿನೇ ಜಾಸ್ತಿ ಕಾಣತಾವ್ ನೋಡ್ರಿ. ಆಮೇಲೆ ಎಷ್ಟು ಬಣ್ನ ಬಣ್ಣದ ಎಷ್ಟು ಚೆಲೋ ಅದ ನೋಡ್ರಿ ಹೂವ.

ನೋಡ್ಲಾಕ ಎಷ್ಟ್ ಸುಂದ್ರ ಕಾಣತಧ್ ನೋಡ್ರಿ ಎಷ್ಟ್ ಜನ ನೋಡ್ರಿ ಸಂತಿ ಮಾಡತಾರಿ ಎಷ್ಟ್ ಗ ನೋಡ್ರಿ. ಎಷ್ಟ್ ಮಂದಿ ಅರ ನೋಡ್ರಿ ಇಲ್ಲಿ ಸಂತ್ಯಾಗ.